ಈ ವಾಹನ ಹೊಸದು ಅನಿಸ್ತಿದೆ ಯಾಕಂದ್ರೆ ಅದಕ್ಕೆ ಪೂಜೆ ಮಾಡ್ಬಿಟ್ಟು ಒಂದು ಮಾಲೆ ಹಾಕಿದ್ದಾರೆ.

ಆಮೇಲೆ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಮತ್ತು ಅದರ ಮೇಲೆ ಒಂದು ಫ್ಲಾಗ್ ಅದುನು ಕಾಣತ್ತಿದೆ.